ಹ, ಆಡುವುದು, ಓದುವುದು ಎಲ್ಲ ಅದ್ರೆಲ್ಲೇ, ಮತ್ತೇ direct ನಮಗಿದೆ ಕೊಟ್ಟದ್ದು, dance ಎರಡು ಗಂಟೆಯಿಂದ ನಾಕ್ ಗಂಟೆ ತನಕ, ಎರಡು ದಿವ್ಸ ಆಯ್ತು.

ಬೆಳಗ್ಗಿಂದ ಸಂಜೆ ತನಕ ಇತ್ತಲ್ಲ, ಈಗ ಆ ತರ ಇಲ್ಲ. ಅಲ್ವಾ? ಹೌದು. ಅದು ಮತ್ತೇ ಕತ್ತಲೆಯೆಲ್ಲ ಆದ್ರೆ ತುಂಬ ಕಷ್ಟ ಅಲ್ವ ನಮ್ಮ ದೂರದವರಿಗೆಲ್ಲ ಕಷ್ಟ ಆಗುತ್ತೆ ಮತ್ತೆ.ಇದೇ ಒಳ್ಳೇದು, ಅಲ್ವಾ? ಹಾ. ನಿಮ್ದಾಗಿದಾ? ಹಾಗಾದ್ರೆ ನಂದು ನಾಡಿದ್ದು ಬರ್ಬೇಕಾ ಎಂತ? ನಂದು ನಿನ್ನ number ಇಲ್ಲ ಆಯ್ತಾ? ಇಲ್ಲಾದ್ರೆ ನಿಮ್ಗ phone ಮಾಡಿ ಕರೀತಿದ್ದೆ. ಅಲ್ವಾ? ಅದೇ, ನೀವೇ ಇನ್ನು ಎಲ್ಲ ಗುರ್ತ ಎಲ್ಲ ನೆನಪೋಗುದೆಲ್ಲ ಬೇಗ ಕಡಿಮೆ fast ಅಲ್ವಾ? ಹ. ಅಲ್ಲ number phone change ಯ್ತನ, ಹಾಗೆ ಬೇಜಾರ್ ಮಾಡ್ಕೋಳ್ಬೇಡ. ಇಲ್ಲ ಇಲ್ಲ ಗೊತ್ತಾಯ್ತು ನಂಗೆ. ಹ್ಮ. ಹ. ನೆನಪ್ಪಲ್ಲಿ ನೀನು ವರ್ಷ ವರ್ಷ ಕರೀತಿಯಲ್ಲ ನನ್ನನ್ನು?

ಅದೇ, ಇದು ಅಹ್ ನಾಡಿದ್ದು ಅವಳಿಗೆ dance ಉಂಟು, ಮತ್ತೆ ಕಲಿಯುವುದ್ರಲ್ಲಿ ಕೂಡ ಉಂಟು prize ಅವತ್ತು ಮಾತ್ರ ಬೆಳಗ್ಗೆಯೇ ಕೊಡುದು, ಇದು prize ಎಲ್ಲ.

ಹ. ಮಧ್ಯಾಹ್ನ ನಂತ್ರ ಇದು dance ಎಲ್ಲ.

ಹ ಹ game ಲ್ಲಿ ಇಲ್ಲ ಇಲ್ಲ ಇಲ್ಲ. ಅದು ಚಿಕ್ಕ ಮಕ್ಳು. ಅಷ್ಟು knowledge ಇಲ್ಲಲ್ಲ? ಹೌದೌದು.

ಹೌದೌದು. ಹ್ಮ. ಇಲ್ಲ ಅದ್ರಲ್ಲಿಲ್ಲ. ಇಲ್ಲಾ ಇದ್ರಲ್ಲಿ ಮಾತ್ರ ಮತ್ತೆ ಇದು singing competition ಇತ್ತು. ಅದ್ರಲ್ಲಿ first ಬಂದಿದ್ಲು.

ಮತ್ತೆ ಇದು, ನಾಡಿದ್ದುಂಟಲ್ಲ ನಾನು call ಮಾಡ್ತೇನೆ. ಮಧ್ಯಾಹ್ನ ನಂತ್ರ ಬಂದ್ರೂ ಸಾಕಾಂತ ನೀನು. ಯಾಕಂದ್ರೇ ಮಧ್ಯಾಹ್ನ ನಂತ್ರ dance ಎಲ್ಲ start ಆಗುದಂತೆ. ಹ. ಹ ಮತ್ತೆ dress up ಎಲ್ಲ ಉಂಟಾ. ಇದ್ರೆ ಹೇಳು, ಬರ್ತೇನೆ. ಆಯ್ತಾಯ್ತು, ಹ. ಬರ್ಬೇಕು ನಾನ್ call ಮಾಡಿ ಹೇಳ್ತೇನ್ ನಿಂಗೆ. ಆಯ್ತಾ? ಹ ನಂಗೆ ಹೇಳು. ಬಂತಕ್ಷಣ ನಂಗೆ phone ಮಾಡು. ನಾನು ಇಲ್ಲಿ ರೆಡಿ ಆಗಿರ್ತೇನೆ. ಹ. ಸರಿ, ಸರಿ. ಇದು ಹತ್ತಿರ ಉಂಟು. ಇದು ನಮ್ದು ಆ, ರಸ್ತೆ ಬದಿಯೇ ಇವ್ರ್ದು. ಸ್~ ಶಾಲೆ ಆ, ಹ.

ಹ. ಸರಿ, okay okay ಆಯ್ತಾ? ಆಯ್ತನ. okay okay . ನಾನ್ ಮಾಡ್ತೇನಾಯ್ತ phone ಉ.

ಹಾ ಹೇಳಿ ಸಂತೋಷ್ ನಾನು ಇಲ್ಲಿ ಮನೆ ಹತ್ರ ಇದ್ದೇನೆ. ಸರಿ ಸರಿ ನಮ್ದು ಇವಾಗ ವಾಲಿಬಾಲ್ match ಮಾಡ್ತೇವೆ ಅಂತ ಹೇಳಿ plan ಮಾಡ್ತಾಯಿದ್ವಿ ಅಂದಾಜ್ ಮಾಡ್ತಾಯಿದ್ವಿ ನೀವು ಮಾಡ್ಬೇಕೆಂತೇಳಿ ಮಾಡ್ಬೇಕೆಂತೇಳಿ tournament. ಒಹ್ ನಮ್ದು ಗ್ರೂಪ್ ಅಲ್ಲಿ ಮಾಡುವಂತನಾ? ಹೌದು ಹೌದು ಹೇಗೆ ಬರ್ಬಹುದಾ ಆಡ್ಲಿಕ್ಕೆ ಬರ್ಬಹುದಾ ನಿಮ್ಗೆ?

ಹ ಸಮಸ್ಯೆ ಏನಾಗಲಿಲ್ಲ ಇಲ್ವಲ್ಲಾ ತೊಂದ್ರೆ ಇಲ್ಲಲಾ ಮಾಡ್ಬಹುದಲ್ಲ. ಇಲ್ಲಾ ತೊಂದ್ರೆ ಇಲ್ಲ ನಾವು organize ಮಾಡಿದ್ರೆ ನಮ್ಗೆ ಆಡ್ಬಹುದಾ?

ಅದು ಕೇಳಿ ಹೇಳ್ತಿನೆ ನಿಮ್ಗೆ correct ಆಗಿ ಸರಿಯಾಗಿ ಗೊತ್ತಿಲ್ಲಾ ನಮ್ಗೆ ಏನಂತ ಇವಾಗ ಅಂದ್ರೆ ಸ್ವಲ್ಪ ಇದು ಅಂದಾಜ್ ಮಾಡ್ತಾಯಿದೀವಿ ನಾವು ಹೇಗೆ ಮಾಡ್ಬಹುದಾ ಬೇಡ್ವಾ ಅಂತ ಹೇಳಿ. ಹೌದಾ ನಮ್ದು ಈಗ ಏನು ಜಿಲ್ಲಾ ಮಟ್ಟದಲ್ಲಿ ಮಾಡ್ಸುದಲ್ಲಾ ಹೇಗೆ ಹತ್ತಿರದ? ಇಲ್ಲ ನಮ್ಗೆ ಈಗ ಈ ಹತ್ತಿರ local ಆಗೇನೆ ನಮ್ಗೆ ಹತ್ತಿರ ಹತ್ತಿರ ನಮ್ಮ ಊರು ಗ್ರಾಮ ಗ್ರಾಮ level ಅಲ್ಲಿ ಮಾಡುದಂತೇಳಿ.

ಹಾ ಮೊದಲೇ book ಮಾಡಿಡ್ಬೇಕಂತಲಾ. ಹೌದು ಹೌದು ಅದು ಯಾವ ರೀತಿ ಅಂತ ಅದೇ ಅದು ನಿಮ್ಗೆ discussion ಮಾಡುವಾಂತ ಹೇಳಿ ನಾವು ಒಂದು ನಿಮ್ಗೆ ಇದು ಮಾಡಿದ್ದು ಕರೆ ಮಾಡಿದ್ದು.

ಅಂದ್ರೆ ನಿಮ್ಗೆ ಎಲ್ಲಾ idea ಇದೆ ಅಲ್ಲ ಯಾವ ರೀತಿ ಹೇಗೆ ಮಾಡಬೊದಂತೇಳಿ. ಹ ನಾವು last time ಒಮ್ಮೆ ಮಾಡಿದ್ವಲ್ಲ.

ಅದು ಮಾತ್ರ ಜಿಲ್ಲಾ ಮಟ್ಟದಲ್ಲಿ ಏಕೆಂದ್ರೆ ನಮ್ಮಾ ನಮ್ಮ ಜಿಲ್ಲೆಯ ಎಲ್ಲಿ ಯಾರ್ಬೇಕಾದ್ರು ಆಡ್ಬಹುದು ಹಾಗೆ ಇಟ್ಟಿದ್ವಿ.

ನಮ್ಗೆ ಇಲ್ಲಿ ಜನ ಎಲ್ಲ ಇದ್ದಾರೆ ಅದನ್ನು ನೋಡ್ಕೊಳ್ಳಿಕ್ಕೆ ಅಂತಾನೆ friends ಎಲ್ಲ ಇರ್ತಾರೆ ಅಲ್ಲಾ.

ನಮ್ಗೆ ಅದು ground ದ್ದು ಸರಿ ಮಾಡ್ಬೇಕಾಗ್ತದೆ ನಮ್ದು ಸ್ವಲ್ಪ ಏರ್~ ಏರು ತಗ್ಗು ಇದೆಲ್ಲಾ.

ನೆಲ ಎಲ್ಲ ಸರಿಯಾಗಿ ಮಾಡಿ.

ಹೌದು ಯಾವಾಗಿಂದ ಸುರು ಮಾಡುವ ಕೆಲಸ? ಹ ಬರುವಾ ಆದಿತ್ಯವಾರದಿಂದ start ಮಾಡುವ.

ಹ ಆದಿತ್ಯವಾರ ಮಾಡುವ ಯಾಕಂದ್ರೆ ಎಲ್ಲರೂ ಇರ್ತಾರಲ್ಲ friends ಎಲ್ಲ ಇರ್ತಾರಲ್ಲ.

ಮತ್ತೆ light ದೆಲ್ಲಾ arrangement ಎಲ್ಲ ನಮ್ದು friend ಒಬ್ರುದು ಇದೆ.

ಹ ಮತ್ತೆ sounds ಎಲ್ಲಾ ಅವರೇ ಮಾಡ್ತಾರ?

ಹ ಅದು ಅವರ ಅವರದ್ದು ಎಲ್ಲಾ ಇದೆ. ಸರಿ ಸರಿ ಸರಿ ಸರಿ ಸರಿ ಸರಿ ಅಂದ್ರೆ ನಾವು ಸ್ವಲ್ಪ ಹಣ ಎಲ್ಲಾ ಲೆಕ್ಕ ಮಾಡ್ಬೇಕಲ್ಲ ಹೇಗೆ ಯಾರಿಗೆ ಯಾರಿಗೆ ಎಷ್ಟು ಎಷ್ಟು ಕೊಡ್ಬೇಕು ಮತ್ತೆ ನಮ್ಗೆ ಯಾರತ್ರೆಲ್ಲ ಕೇಳ್ಬೇಕು ಇದೆಲ್ಲ list ಮಾಡ್ಬೇಕಲ್ಲ ಇವಾಗ. ಹ ಅದನೊಂದು ಯಾರ್ಯಾರದೆಲ್ಲಾ ಹೆಸರು ಬರ್ಕೋಬೇಕು ಮೊದಲು ಅದು ನಾವು ನಾಳೆ ಇಲ್ಲಾದ್ರೆ ನಾಡಿದ್ದು ಕುತ್ಕೊಂಡು ಒಮ್ಮೆ ಮಾತಡುವ ಎಲ್ಲರೂ ಒಟ್ಟಿಗೆ ನಮ್ಮ members ಎಲ್ಲಾ ಒಟ್ಟು ಸೇರಿ. ಹೌದು ನೀವು ಕರ್ಕೊಂಡು ಬನ್ನಿ ಕರ್ಕೊಂಡು ಬನ್ನಿ ನೀವು.

ಒಂದು time ಅಂದಾಜ್ ಒಂದು timing ಹೇಳಿ ಎಷ್ಟು ಗಂಟೆಗೆ ಒಟ್ಟಾಗುವ ಒಟ್ಟಾಗಬೇಕಂತೇಳಿ. ಏಳ್ ಗಂಟೆ ನಂತ್ರ ಮಾಡುವ ಎಲ್ರು ಕೆಲಸಕ್ಕೆ ಹೋಗಿ ಇರ್ತಾರಲ್ಲಾ.

ಹ್ಮ್ ಮತ್ತೆ ನಮ್ದು team ಇದೆಯಾ ಏನೋಂತು ಅದನೊಂದು ಮಾತನಾಡುವ ನಾವು ಆಡ್ತೇವ ಆಡ್ಬೇಕಾ ಏನು ಅಂತ. ಹ ಅದು ಅದು ಮಾತನಾಡುವ ಅದುಸ ಮಾತನಾಡುವ ಮತ್ತೆ ಒಂದೂ ನೀವು ಒಂದು WhatsApp ಅಲ್ಲಿ ಒಂದು timing ಹಾಕಿ ಬಿಡಿ ಇಷ್ಟು ಗಂಟೆಗೆ ಎಲ್ರು ಬನ್ನಿ ನಾವು ಇತರ ಇತರ plan ಮಾಡ್ತಾಯಿದ್ದೀವಿ ಅಂತ ಹೇಳಿ.

ಅ ನಮ್ಗೆ ಈಗ ಅಲ್ಲೆ ground ಡಿಗೆ ಬಂದು ಮಾತನಾಡುವಲ್ಲಾ.

ಅದು ನಾವು first prize ಎಷ್ಟು ಅಂತಿಡುವ?

ಅದು ಅದು ಆಮೇಲೆ ಬಂದು ಮಾತಾಡುವ ಅದೂ ನಮ್ಗೆ ಅಂದ್ರೆ ಎಲ್ರು ಅಭಿಪ್ರಾಯ ಬೇಕಲ್ಲಾ ನಾವು ಇಬ್ರು ಮಾತಾಡಿದ್ರೆ ಸರಿಯಾಗುದಿಲ್ಲಾ ಅದು. ಹಣ ಎಷ್ಟು ಬರ್ತದೆ ನೋಡ್ಕೊಬೇಕಾಗ್ತದೆ ಅಲ್ಲಾ.

ಸರಿ ಹಾಗಾದ್ರೆ ನಾವು ನಾಳೆ ಇಲ್ಲಾದ್ರೆ ನಾಡಿದ್ದು ಕಾಲ್ ಮಾಡ್ತೇನೆ ನಾನು ನಿಮ್ಗೆ.